ಇದೊಂದು ಎಚ್.ಡಿ.ಎಫ್.ಸಿ. ಬ್ಯಾಂಕ್ . ಎಚ್.ಡಿ.ಎಫ್.ಸಿ. ಬ್ಯಾಂಕಲ್ಲಿ ಹಲವಾರು ಜನರು ಇರೋದನ್ನು ನೋಡಬಹುದಾಗಿದೆ. ಹಾಗು ಎಚ್.ಡಿ.ಎಫ್.ಸಿ. ಬ್ಯಾಂಕ್ ಅಲ್ಲಿ ಒಂದು ಏ.ಟಿ.ಎಂ. ಸಹ ಕಾಣಬಹುದಾಗಿದೆ.

ಮಹಿಷಾಸುರ ಪಕ್ಕ ಒಂದು ಗಣೇಶನ ಮೂರ್ತಿಯನ್ನು ಸಹ ನೋಡಬಹುದು ಹಾಗು ಒಂದು ಸಿಂಹದ ಮೂರ್ತಿಯನ್ನು ಸಹ ನೋಡಬಹುದಾಗಿದೆ ಮುಂಭಾಗದಲ್ಲಿ ಹಲವಾರು ವ್ಯಕ್ತಿಗಳು ಇರುವುದನ್ನು ನೋಡಬಹುದು.

ನಾವೊಂದು ಬೈಕನ್ನು ಸಹ ನೋಡಬಹುದು ಜೀಸಸ್ ಸಹ ನೋಡಬಹುದು ಅದೊಂದು ಸುಂದರವಾದ ಚರ್ಚಾಗಿದ್ದು ಅದರ ಮುಂದೆ ಒಬ್ಬ ಯುವಕ ನಿಂತಿದ್ದಾನೆ

ಇದೊಂದು ಕರ್ನಾಟಕ ಪೈಪ್ಸ್ ಸೆರಾಮಿಕ್ಸ್ ಆಗಿದೆ ಇಲ್ಲಿ ಎಲ್ಲ ರೀತಿಯ ಪೈಪ್ಗಳನ್ನೂ ತೆಗೆದುಕೊಳ್ಳಬಹುದು ಹಾಗು ಹಲವಾರು ರೀತಿಯ ಕಂಪನಿಯ ಕಾರ್ ಗಳನ್ನೂ ಸಹ ಮೇಲ್ಗಡೆ ನೋಡಬಹುದು --

ಹಾಗು ಒಂದು ಮರವನ್ನು ಸಹ ಕಾಣಬಹುದಾಗಿದೆ ಹಾಗು ಒಂದು ಮಸೀದಿಯು ಇದ್ದು ಮಸೀದಿಗೆ ಹಸಿರು ಬಣ್ಣ ಬುಲ್ಡೋಜ್ರ್ನ ಮುಂಭಾಗದಲ್ಲಿ ದೊಡ್ಡದಾದ ಕಲ್ಲು--

ಅದು ಮೇಲ್ಭಾಗದಲ್ಲಿ ಅಮೂಲ್ಯ ಜಾಹಿರಾತ್ ಎನ್ನು ಸ್ಥಿ ಚಿತ್ರವನ್ನ ಸಹ ಕಾಣಬಹುದಾಗಿದೆ ಹಾಗು ಇಲ್ಲಿ ಒಂದು ದೊಡ್ಡದಾದ ಮರವಿದ್ದು ಮರದ ಕೆಳಗೆ ಇಬ್ಬರು ವ್ಯಕ್ತಿಗಳು ಹೋಗುತ್ತಿರುವುದನ್ನು ನೋಡಬಹುದಾಗಿದೆ ಹಾಗು ಒಂದು ನಾಮ ಪಲಕವನ್ನು ಇಲ್ಲಿ ಹಾಕಿರುತ್ತಾರೆ.

ಇದೊಂದು ಮೈದಾನದ ಚಿತ್ರವಾಗಿದ್ದು ಮೈದಾನದಲ್ಲಿ ಹಲವಾರು ಉದ್ಯಾನವನಗಳನ್ನು ನೋಡಬಹುದಾಗಿದೆ ಹಾಗು ಉದ್ಯಾನವನಾವು ಹಸಿರಿನಿಂದ ಕಂಗೊಳಿಸುತ್ತಿದೆ ಹಾಗು ದೊಡ್ಡದಾದ ಮರಗಳನ್ನು ನೋಡಬಹುದು .

ಇದೊಂದು ಬಟ್ಟೆ ಅಂಗಡಿ ಆಗಿದ್ದು ಇದಕ್ಕೆ ಟೌನ್ ಬಟ್ಟೆ ಅಂಗಡಿ ಆಗಿರುತ್ತದೆ ಹಾಗು ಅಂಗಡಿಯ ಮುಂಭಾಗದಲ್ಲಿ ಹಾಕಿರುತ್ತಾರೆ ಅದರ ಮುಂಭಾಗದಲ್ಲಿ ದೊಡ್ಡದಾದ ಮರವನ್ನು ಸಹ ಕಾಣಬಹುದು ಪಕ್ಕದಲ್ಲಿ ಒಂದು ವೈಟ್ ಕಲರ್ ಮನೆಯನ್ನು ಸಹ ಕಾಣಬಹುದು.